ಇದು ಮಾರ್ಕೆಟ್ ಇದು ಕಾಳುಗಳ ಮಾರ್ಕೆಟ್ ಬೆಳ್ಳುಳ್ಳಿ ಕಾಣ್ತಿದೆ ತಕ್ಕಡಿ ಮೆಷಿನ್ ಕಾಣ್ತಿದೆ ಎಲ್ಲ ಕಾಳುಗಳನ್ನು ಗಂಟುಗಂಟು ಕಟ್ಟಿ.

ಇಲ್ಲಿ ತಕ್ಕಡಿ ಜನರು ಯಲ್ಲರು ಇದ್ದಾರೆ ಸಪ್ಪುಗಳು ಇದ್ದವೇ.

ಇದು ಕೂಡ ಮಾರ್ಕೆಟ್ ಇದರಲ್ಲಿ ಏನೋ ಚೀಲದಲ್ಲಿ ಬೆಳ್ಳುಳ್ಳಿ ತುಂಬಿ ಇಟ್ಟಿದಾರೆ. ಬುಟ್ಟಿಗಳು ಕಾಣ್ತಿವೆ ಜನರು ಇದಾರೆ ಬಿಲ್ಡಿಂಗ್ ಗಳು ಕಾಣುತ್ತಾಇದವೇ ಗಾಡಿಗಳು--